ಎಷ್ಟ ಫಾಸ್ಟಾಗಿ ಆವ್ತು ಕೂಡ ಮಷಿನ ಫಾಸ್ಟಾಗಿ ಆಗುತ್ತೆ ಕೂಡಾ ಈ ಒಂದು ಮಷಿನು ಈ ಮಿಶಿನ್ನ ತರಹ ಹಲವಾರು ಮಷಿನಗಳು ಕೂಡಾ ಇದಾವೆ ಆ ಮಷಿನ್ .

ಇದು ಹಳೆಯ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ದೇವಸ್ಥಾನ ಇಲ್ಲಿ ಒಂದು ಬಸವಣ್ಣನ ವಿಗ್ರಹ ಕೂಡಾ ಇದೆ ಮತ್ತು --

ಎರಡು ಒಂದು ದಾರಿ ಕೂಡ ಇದೆ ಮತ್ತೆ ದೊಡ್ಡವಾದಾಗಿರತ್ತಕ್ಕಂತ ಮರಗಳೂ ನ ಕೂಡ ಇದಾವೆ ಒಂದು ಬ್ಲೂ ಕಲರನಿಂದ ಬರ್ಡ್ನ ಕೂಡ ಆಕಿದರೆ.

ಈ ಒಂದು ದೃಶ್ಯದಲ್ಲಿ ಅದಕೆ ಮರಗಳು ತೆಂಗಿನ ಮರಗಳೆಲ್ಲ ತುಂಬಾನೆ ಎತ್ತರವಾಗಿ ಬೆಳೆದಿದ್ದಾವೆ ಮತ್ತೆ ಈ ಒಂದು ಫ್ಲೂ ಇಲ್ಲಿ ಗಿಡಗಳೆಲ್ಲಾ ತುಂಬಾನೆ ಚೆನ್ನಾಗಿದಾವೆ ನೋಡದಿಕ್ಕೆ.